ಇದರ ಎಂಟ್ರೆನ್ಸನಲ್ಲಿ ನಮಗೆ ಒಂದು ವೆಹಿಕಲ್ ಬರುತ್ತಿದೆ ಆ ವೆಹಿಕಲ್ ಈ ದಾಮರ್ದೆ ಆಗಿರಬಹುದು ಈ ದಾಮದ ದ್ವಾರವೂ ತುಂಬಾ ದೊಡ್ಡದಾಗಿದೆ. ಇದರ ಮೂಲಕ ಎಲ್ಲರೂ ಹಾದು ಹೋಗಬೇಕು.

ಈ-ಈ ಅಕಾಡೆಮಿ ಕ್ಲೋಸ್ ಆಗಿದೆ. ಅದರ ಮುಂದೆ ಒಬ್ಬ ವ್ಯಕ್ತಿ ಫೋನ್ ಅನ್ನು ನೋಡುತ್ತಿದ್ದಾನೆ. ಆ ವ್ಯಕ್ತಿ ಬ್ಲೂ ಶರ್ಟ್ ವಿಥ್ ಒಂದು ಹಾಫ್ ಚಡ್ಡಿಯನ್ನು ಹಾಕಿ ಕೊಂಡ್ಡಿದ್ದಾನೆ.

ಇದು ಶ್ರೀ ರಾಜೇಶ್ವವರಿ ಬುಕ್ ಲೀವ್ಸ್ ಅಂತ. ಇಲ್ಲಿ ಎಲ್ಲ ರೀತಿಯ ಬುಕ್ಗಳು ಸಿಗುತ್ತೆ ಮೇಲ್ಗಡೆ ಒಂದು ಶಾಪ್ ಕೂಡ ಇದೆ.

ಇದು ಒಂದು ಶಾಲೆಯ ಆವರಣ ಈ ಶಾಲೆಯು ಅಂಚುಗಳಿಂದ ಮುಚ್ಚಲಾಗಿದೆ .

ಇದು ಒಂದು ಕಾಫಿ ಶಾಪಿನ ಚಿತ್ರಣವಾಗಿದೆ. ಇಲ್ಲಿ ಈ ಬಾಲಕ ಎಲಾಲರಿಗೂ ಕಾಫಿ ಮಾಡುತ್ತಿದಾನೆ ಇಲ್ಲಿ ಕೋಲ್ಡ್ ಕಾಫಿ ಸಿಗುತ್ತೆ ಹಾಟ್ ಕಾಫಿ ಸಿಗುತ್ತೆ .

ಇದು ಒಂದು ಕಾಫಿ ಶಾಪ್ ಅಲ್ಲಿ ಫ್ರಿಡ್ಜ್ ಕೂಡ ಫ್ಯಾನ್ ಗೆ ಇವತ್ತು ರೆಡ್ ಶರ್ಟ್ ಹಾಕಿದ್ದಾನೆ ವಿತ್ ವೈಟ್ .

ಇದು ಒಂದು ಸ್ವಿಮ್ಮಿಂಗ್ ಪೂಲ್ನ ಚಿತ್ರಣವಾಗಿದೆ. ಈ ಸ್ವಿಮ್ಯಿಂಗ್ ಪೂಲ್ನಲ್ಲಿ ಒಂದು ಜಾರೋ ಬಂಡಿಯ ರೀತಿ ಮಾಡಲಾಗಿದೆ ಒಂದು ಛತ್ರಿ ಆಕಾರದ ಅಹ್ ಇದನ್ನು ಮಾಡಿಬಿಟ್ಟು ಅದರ ಮೇಲೆ ನೀರು ಬಿಡುವುದರಿಂದ --

ಇದು ಒಂದು ರೋಡ ಇನ ಚಿತ್ರಣವಾಗಿದೆ ಈ ರೋಡ ಇನ ಮೂಲಕ ಯಲ್ಲರು ಕೂಡಾ ಸಾಗುತ್ತಾರೆ. ನಮಗೆ ಒಂದು ಕಾರ್ ಕೂಡಾ ಕಾಣುಸಿಟ್ಟಿದೆ. ಬೈಕ್ ಗಳು ಕೂಡಾ ಕಾಣುಸಿಟ್ಟಿದ್ದಾವೆ. ಬೇರೆ --